ಇಲ್ಲಿ ಒಂದು ಬಟ್ಟೆಯ ದುಕಾನನ್ನು ಕಾಣಿಸ್ತಾ ಇದೆ ಈ ದುಕಾನನಲ್ಲಿ ಬಹಳಷ್ಟು ಬಟ್ಟೆಯನ್ನು ಕಾಣಿಸ್ತಾ ಇವೆ.

ಎರಡರಿಂದ ಮೂರು ಲೈಟ್ ಸಹ ಕಾಣಿಸ್ತಾ ಇವೆ ಇಲ್ಲಿ.

ಇಲ್ಲಿ ಒಂದು ಕಟಿಂಗ್ ದುಖಾನನ್ನು ಕಾಣುಸ್ತಾ ಇದೆ.

ಮತ್ತು ಬಹಳಷ್ಟು ಲೈಟ್ ಸಹ ಕಾಣಸ್ತಾ ಇವೆ ಒಳಗೆ ಮತ್ತು ಒಂದು ಕಿಟಕಿಯನ್ನು ಕಾಣಿಸ್ತಾ ಇದೆ.

ಮತ್ತು ಇಲ್ಲಿ ಕಾಂಪೌಂಡ್ ಸಹ ಕಾಣಸ್ತಾ ಇದೆ ಗಿಡ ಮರಗಳನ್ನು ಸಹ ಇಲ್ಲಿ ನಮಗೆ ಕಾಣಸ್ತಾ ಇವೆ.

ಈ ರೂಮಿನಲ್ಲಿ ತೆಲ್ ಗುಂಬಿ ಸಹ ಕಾಣಿಸ್ತಾ ಇದೆ ಮತ್ತು ಬೆಡ್ ಸಹ ಇಲ್ಲಿ ಇದೆ.

ಮತ್ತು ಇಲ್ಲಿ ಚೇರ್ ಸಹ ಕಾಣಸ್ತಾ ಇವೆ.

ಕೆಳಗಡೆ ದುಖಾನ್ ಸಹ ಕಾಣಸ್ತಾ ಇದೆ ಕಿರಾಣ ಸ್ಟೋರ್ --

ಮತ್ತು ಬಹಳ ದೊಡ್ಡದು ಡೆಕೋರೇಷನ್ ಸಹ ಇಲ್ಲಿ ನಮಗೆ ಕಾಣಸ್ತಾ ಇದೆ.

ಮತ್ತು ಲೈಟ್ ಬಿಲ್ಲಿ ನ ಮೆಟಲ್ ಸಹ ಇಲ್ಲಿ ನಮಗೆ ಕಾಣುಸ್ತಾಯಿದೆ ಮತ್ತು ಲೈಟ್ ಸಹ ಕಾಣುಸ್ತಾಯಿದೆ ಇಲ್ಲಿ.

ಇಲ್ಲಿ ನಮಗೆ ಒಂದು ಐಸ್ ಕ್ರೀಮ್ ಕೆಫೆ ಕಾಣಿಸ್ತಾಯಿದೆ.

ಮತ್ತೆ ಇಲ್ಲಿ ಶಟ್ಟರ್ ಸಹ ಕಾಣಿಸ್ತಾ ಇದೆ.

ಮತ್ತೆ ಹೊರಗಡೆ ಮೂರರಿಂದ ನಾಕು ಸ್ಟ್ಯಾಚು ಇವೆ.

ಮತ್ತು ಒಂದು ಮಗು ಸಹ ಇಲ್ಲಿ ನಮಗೆ ಕಾಣುಸ್ತಾ ಇದೆ.

ಮತ್ತು ಬೈಕ್ ಸಹ ಇದೆ ಮತ್ತು ಇಲ್ಲಿ ಅಹ ಗಿಡ ಮರಗಳನ್ನು ಸಹ ಕಾಣಸ್ತಾ ಇವೆ.

ಇಲ್ಲಿ ಒಂದು ಕಾರ್ ಸಹ ಕಾಣಸ್ತಾಇದೆ ಮತ್ತು ಮೆಕ್ಯಾನಿಕ್ ಸಾಮಾನನ್ನು ಬಹಳಷ್ಟು ಇಲ್ಲಿ ಬಿದ್ದಿದೆ.

ಇಲ್ಲಿ ನಮಗೆ ಒಂದು ಪ್ಯಾರಿವೆರ್ ಅಂತ ಬೋರ್ಡ್ ಕಾಣಿಸ್ತಾ ಇದೆ.

ಇಲ್ಲಿ ಎರಡರಿಂದ ಮೂರು ನಾಲ್ಕು ಶಟರ್ ಸಹ ಕಾಣಸ್ತಾ ಇವೆ ಮತ್ತು ಕಬ್ಬಿಣದ ಸಾಮಾನ ಸಹ ಇಲ್ಲಿ ಕಾಣಸ್ತಾ ಇದೆ.

ಇದರ ಒಳಗೆ ಬಹಳಷ್ಟು ಸ್ನಾಕ್ಸ್ ಸಹ ಕಾಣಿಸ್ತಾ ಇದೆ.

ಮತ್ತು ಸ್ವಿಚ್ ಕಾಣಸ್ತಾ ಇದೆ ಟಾನಿಕ್ ಬಾಟಲ್ ಕಾನಸ್ತಾ ಇದೆ ಇಲ್ಲಿ ಇದೆ ಇಲ್ಲಿ.

ಇಲ್ಲಿ ಒಂದು ಮೆಕಾನಿಕ್ ದುಕಾನ್ ಕಾಣಿಸ್ತಾ ಇದೆ ಇಲ್ಲಿ ಬಹಳಷ್ಟು ಕಬ್ಬಿಣದ ರಾಡ್ಸ್ ಅದು ಎಲ್ಲಾ ಕಾಣಸ್ತಾ ಇವೆ ಇಲ್ಲಿ.